ಮತ್ತೆ ನಡ್ಕೊಂಡು ಹೋಗ್ಬಹುದು ಮತ್ತೆ ಬಸ್ ಕಾರ್ ಬೈಕ್ ಯಾವಾದ್ರಳಾದ್ರು ಹೋಗ್ಬಹುದು. ಹಂಗೆನೇ ಸೂರ್ಯನ ಕಿರಣಗಳು ಸಹ ಚನ್ನಾಗ್ ಬರ್ತಾಇರುತ್ತೆ ಇಲ್ಲಿಗೆ ಮತ್ತೆ ಮರ ಗಿಡಗಳು ಸಹ ತಂಪಾದ ಒಂದು ವಾತಾವರಣವನ ಕೊಟ್ಟು ಚನ್ನಾಗಿ--

ನಾವು ತುಂಬ ಜನರು ಸಹ ಸೇರಿ ವೊಲ್ಲಿ ಬಾಲ್ ಆಗ್ಲಿ ಫುಟ್ಬಾಲ್ ಆಗ್ಲಿ ಕ್ರಿಕೆಟ್ ಆಗ್ಲಿ ಆಟ ಆಡ್ತಿರ್ತಾರೆ. ನಾನು ಸಹ ಹೋಗಿ ಆಟ ಆಡ್ಬಹುದು ನೋಡಬಹುದು.

ಫ್ರೆಶ್ ಟೀ ಕಾರ್ನರ್ ಆಲ್ರೆಡಿ ನಮಗೆ ಎಲ್ಲ ಟೀ ಕಾಫಿ ಅಂದ್ರೆ ತುಂಬ ಇಷ್ಟವಾಗಿರುತ್ತೆ. ನಾವು ಎಲ್ಲರೂ ಹೋಗ್ತಿರ್ಬೇಕು ಆದ್ರೆ ಟೀ ಕುಡಿಬೇಕು ಅನ್ಸುತ್ತೆ ಅವಾಗ ಗಾಡಿ ನೀಳ್ಸ್ಬಿಟ್ಟು ನಾವು ಟೀ ಕುಡಿತೀವಿ ಮತ್ತೆ ಮನೇಲಿ ಅಷ್ಟೇನೆ ಟೀ ಕಾಫಿ ಮತ್ತೆ ಹಾಲು ಎಲ್ಲಾನು ಕುಡಿತ ಇರ್ತೀವಿ.